ಪ್ರಿಯ ಸ್ನೇಹಿತರೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಸ್ಪೋಕನ್ ಟ್ಯುಟೋರಿಯಲ್ ಗೆ ತಮಗೆಲ್ಲರಿಗೂ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕೆಲವು ಮೂಲಭೂತ ಕಮಾಂಡ್ ಗಳ ಬಗ್ಗೆ ಕಲಿಯುತ್ತೇವೆ
ನಾನು ಉಬಂಟು 1004 ಅನ್ನು ಬಳಸುತ್ತಿದ್ದೇನೆ
ನೀವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಹೇಗೆ ಆರಂಭಿಸುವುದು ಎಂಬುದನ್ನು ತಿಳಿದಿರುವಿರಿ ಎಂದು ಭಾವಿಸುತ್ತೇವೆ
ನೀವು ಆಸಕ್ತರಿದ್ದಲ್ಲಿ ಈ ಕೆಳಗಿನ ವೆಬ್ಸೈಟ್ ನಲ್ಲಿರುವ ಇನ್ನೊಂದು ಸ್ಪೋಕನ್ ಟ್ಯುಟೋರಿಯಲ್ ನಲ್ಲಿ ಇದು ಲಭ್ಯವಿದೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಮಾಂಡ್ ಗಳು ಮತ್ತು ಕಮಾಂಡ್ ನ ಇಂಟರ್ ಪ್ರಿಟರ್ ಎಂದರೇನು ಎಂಬುವುದನ್ನು ನೋಡುತ್ತೇವೆ
ನಂತರ ನಾವು ಮ್ಯಾನ್ ಕಮಾಂಡ್ ನ್ನು ಬಳಸಿಕೊಂಡು ಲಿನಕ್ಸ್ ನಲ್ಲಿ ಸಹಾಯ ಪಡೆಯುವ ಬಗ್ಗೆ ಕಲಿಯೋಣ
ಈಗ ಮೊದಲ ಪ್ರಶ್ನೆ ಕಮಾಂಡ್ ಗಳು ಎಂದರೇನು
ಸರಳ ಪದಗಳಲ್ಲಿ ಹೇಳುವುದಾದರೆ ಯಾವ ಶಬ್ದಗಳನ್ನು ಉಪಯೋಗಿಸಿದಾಗ ಕೆಲವು ಕ್ರಿಯೆಗಳು ಕಾರ್ಯಗತಗೊಳ್ಳುತ್ತವೆಯೋ ಅವುಗಳೇ ಲಿನೆಕ್ಸ್ ನ ಕಮಾಂಡ್ ಗಳು
ಎಲ್ಎಸ್ ವ್ಹೋ ಪಿಎಸ್ ಮುಂತಾದವುಗಳಂತೆ ಲಿನಕ್ಸ್ ಕಮಾಂಡ್ ಗಳು ನಾಲ್ಕು ಅಕ್ಷರಗಳಿಗಿಂತ ಹೆಚ್ಚಾಗಿರುವ ಸಾಧ್ಯತೆ ಕಡಿಮೆ
ಕಮಾಂಡ್ ಗಳು ಲೋವರ್ ಕೇಸ್ ನಲ್ಲಿ ಇರುತ್ತವೆ ಮತ್ತು ಅವು ಕೇಸ್ ಸೆನ್ಸಿಟಿವ್ ಆಗಿರುತ್ತದೆ
ಈಗ ಒಂದು ಉದಾಹರಣೆ ನೋಡೋಣ
ಅಪ್ಲಿಕೇಶನ್ಸ್ ಮೆನ್ಯುವಿಗೆ ಹೋಗಿ
ಆಕ್ಸೆಸರೀಸ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಟರ್ಮಿನಲ್ ಅನ್ನು ಕ್ಲಿಕ್ ಮಾಡಿ
ಅಥವಾ ಟರ್ಮಿನಲ್ ವಿಂಡೋವನ್ನು ತೆರೆಯಲು ನಿಮ್ಮ ಕೀಬೋರ್ಡ್ ನಲ್ಲಿ Ctrl Alt ಮತ್ತು t ಅನ್ನು ಒಟ್ಟಿಗೆ ಒತ್ತಿ
ಈಗ ನಾವು ಪ್ರಾಂಪ್ಟ್ ಮತ್ತು ಅದರ ಮುಂದೆ ಬ್ಲಿಂಕಿಂಗ್ ಕರ್ಸರ್ ಅನ್ನು ನೋಡಬಹುದು
ಇಲ್ಲಿ ನಾವು ಕಮಾಂಡ್ ನ್ನು ಬರೆಯಬೇಕು
ವ್ಹೋ ಎಂಬ ಪದವನ್ನು ಬರೆಯಿರಿ ಮತ್ತು ಎಂಟರ್ ಒತ್ತಿ
ನಾವು ಲಾಗ್ ಇನ್ ಆಗಿರುವ ಯುಸರ್ ನ ಹೆಸರುಗಳನ್ನು ನೋಡಬಹುದು
ನಿಜವಾಗಿ ನಾವು ಕೇವಲ ವ್ಹೋ ಎಂಬ ಕಮಾಂಡ್ ನ್ನು ಹೊರಡಿಸಿರುತ್ತೇವೆ ಇದು ಯಾರೆಲ್ಲ ಸಿಸ್ಟಮ್ ನಲ್ಲಿ ಲಾಗ್ ಇನ್ ಆಗಿರುತ್ತಾರೆ ಎಂಬ ಮಾಹಿತಿಯನ್ನು ನೀಡುತ್ತದೆ
ಆದರೆ ಈ ಕಮಾಂಡ್ ನ್ನು ಕ್ರಿಯೆಯನ್ನಾಗಿ ಪರಿವರ್ತಿಸುವ ಕೆಲ ಅಕ್ಷರಗಳ ಆ ಘಟಕವು ಯಾವುದು
ಇದು ಕಮಾಂಡ್ ಇಂಟರ್ ಪ್ರಿಟರ್ ನ ಕೆಲಸ
ಇದನ್ನು ಶೆಲ್ ಎಂದು ಕೂಡ ಕರೆಯುತ್ತಾರೆ
ನಾವು ಈ ಶೆಲ್ ಅನ್ನು ನಮ್ಮ ಮತ್ತು ಲಿನಕ್ಸ್ ವ್ಯವಸ್ಥೆಯ ನಡುವೆ ಸಂಪರ್ಕ ಕಲ್ಪಿಸುವ ಒಂದು ಪ್ರೊಗ್ರಾಮ್ ಎಂದು ಹೇಳಬಹುದು
ನಾವು ಹೊರಡಿಸುವ ಕಮಾಂಡ್ ಗಳನ್ನು ಆಪರೇಟಿಂಗ್ ಸಿಸ್ಟಂ ನಲ್ಲಿ ಎಂಟರ್ ಮಾಡಲು ನಮಗೆ ಅನುವು ಮಾಡಿಕೊಡುತ್ತದೆ
ಲಿನಕ್ಸ್ ನಲ್ಲಿ ವಿವಿಧ ಶೆಲ್ ಗಳನ್ನು ಇನ್ಸ್ಟಾಲ್ ಮಾಡಬಹುದಾಗಿದೆ ಅವುಗಳನ್ನು ಯೂಸರ್ ತನ್ನ ಇಚ್ಛೆಗನುಸಾರವಾಗಿ ಆಯ್ಕೆ ಮಾಡಿಕೊಳ್ಳಬಹುದು
ಲಿನಕ್ಸ್ ನಲ್ಲಿ ಸ್ಟ್ಯಾಂಡರ್ಡ್ ಶೆಲ್ ಎನ್ನುವುದು ಯಾವಾಗಲೂ binsh ಈ ರೀತಿ ಇನ್ಸ್ಟಾಲ್ ಆಗುತ್ತದೆ ಇದನ್ನು ಬಾಶ್ ಅಂದರೆ ಜಿಎನ್ಯು bourne ಅಗೈನ್ ಶೆಲ್ ಎಂದು ಕರೆಯಲಾಗುತ್ತದೆ
ಇದು ಜಿಎನ್ಯು ಟೂಲ್ಸ್ ನಲ್ಲಿ ಇರುತ್ತದೆ
ನಾವು ಈ ಟ್ಯುಟೋರಿಯಲ್ ನಲ್ಲಿ ಕನ್ವರ್ಟ್ ಮಾಡಲು ಹೊರಟಿರುವ ಕಮಾಂಡ್ ಗಳು ವಿಶಿಷ್ಟವಾಗಿದ್ದು ಇದನ್ನು ನಾವು ಸ್ವಲ್ಪ ಬದಲಾವಣೆಯೊಂದಿಗೆ ಹೆಚ್ಚಿನ ಲಿನಕ್ಸ್ ಶೆಲ್ ನಲ್ಲಿ ಚಲಾವಣೆ ಮಾಡಬಹುದು
ಆದರೂ ನಾವು ಈ ಟ್ಯುಟೋರಿಯಲ್ ನಲ್ಲಿ ಶೆಲ್ ನ ರೂಪದಲ್ಲಿ ಬಾಶ್ ಅನ್ನು ಪ್ರದರ್ಶನಕ್ಕಾಗಿ ಉಪಯೋಗಿಸುತ್ತಿದ್ದೇವೆ
ಏಕೆಂದರೆ ಬಾಶ್ ತುಂಬಾ ಜನಪ್ರಿಯವಾದ ಶೆಲ್ ಆಗಿದ್ದು ಬಹಳ ಮಟ್ಟಿಗೆ ಎಲ್ಲ ಯುನಿಕ್ಸ್ ಗೆ ಪೋರ್ಟೆಬಲ್ ಆಗಿರುತ್ತದೆ
ಬೌರ್ನ್ ಶೆಲ್ ಅನ್ನು ಒಳಗೊಂಡಿರುವ ಇತರ ಶೆಲ್ ಗಳೆಂದರೆ ಒರಿಜಿನಲ್ ಯುನಿಕ್ಸ್ ಶೆಲ್ C ಶೆಲ್ ಮತ್ತು ಕೊರ್ನ್ ಶೆಲ್
ನಾವು ಯಾವ ಶೆಲ್ ಉಪಯೋಗಿಸುತ್ತಿದ್ದೇವೆ ಎಂದು ನೋಡಲು ಟರ್ಮಿನಲ್ ಗೆ ಹೋಗಿ ಎಚೊ ಸ್ಪೇಸ್ ಡಾಲರ್ ಮತ್ತು ಕ್ಯಾಪಿಟಲ್ ಅಕ್ಷರದಲ್ಲಿ ಶೆಲ್ ಎಂದು ಕಮಾಂಡ್ ನ್ನು ಬರೆದು ಎಂಟರ್ ಒತ್ತಿ
ಸಾಮಾನ್ಯವಾಗಿ ಫಲಿತಾಂಶ binbash ಎಂದು ನಮಗೆ ಬಾಶ್ ಶೆಲ್ ನೀಡುತ್ತದೆ
ವಿವಿಧ ಶೆಲ್ ಅನ್ನು ಕಾರ್ಯಗತ ಮಾಡಬಹುದಂತಹ ಹಲವು ರೀತಿಗಳು ಇವೆ
ಅವುಗಳನ್ನು ಟ್ಯುಟೋರಿಯಲ್ ನ ಮುಂದುವರಿದ ಭಾಗದಲ್ಲಿ ನಾವು ನೋಡಬಹುದು
ಕಮಾಂಡ್ ಗಳು ಸಾಮಾನ್ಯವಾಗಿ c ಭಾಷೆಯಲ್ಲಿ ಬರೆದಿರುವ ಪ್ರೊಗ್ರಾಮ್ ಫೈಲ್ ಗಳಾಗಿವೆ
ಈ ಫೈಲ್ಸ್ ಗಳು ಡೈರೆಕ್ಟರಿ ಗಳಲ್ಲಿ ಇರುತ್ತವೆ
ಕಮಾಂಡ್ ಗಳು ಎಲ್ಲಿ ಸಂಗ್ರಹವಾಗಿದೆ ಎಂದು ತಿಳಿಯಲು ನಾವು ಟೈಪ್ ಕಮಾಂಡ್ ನ್ನು ಉಪಯೋಗಿಸಬಹುದು
ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಟೈಪ್ ಸ್ಪೇಸ್ ಪಿಎಸ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಪಿಎಸ್ ನಿಜವಾಗಿ bin ಡೈರೆಕ್ಟರಿ ಯಲ್ಲಿ ಸಂಗ್ರಹವಾಗಿದೆ ಎಂದು ಇದು ತೋರಿಸುತ್ತದೆ
ನಾವು ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಕಮಾಂಡ್ ನ್ನು ಬರೆಯುವಾಗ ಡೈರೆಕ್ಟರಿಗಳ ಪಟ್ಟಿಯಲ್ಲಿ ಇರುವ ಕಮಾಂಡ್ ಗೆ ಹೊಂದಾಣಿಕೆ ಆಗುವಂತಹ ಫೈಲ್ ಅನ್ನು ಶೆಲ್ ಹುಡುಕುತ್ತದೆ
ಒಂದು ವೇಳೆ ಇದು ಕಂಡು ಬಂದ್ದಲ್ಲಿ ಫೈಲ್ ಗೆ ಅನುಗುಣವಾದ ಪ್ರೋಗ್ರಾಮ್ ಕಾರ್ಯನಿರ್ವಹಿಸುತ್ತದೆ ಇಲ್ಲದಿದ್ದಲ್ಲಿ ಕಮಾಂಡ್ ನಾಟ್ ಫೌಂಡ್ ಎಂಬ ಎರರ್ ಕಾಣಿಸುತ್ತದೆ
ಹುಡುಕಲ್ಪಟ್ಟ ಡೈರೆಕ್ಟರಿ ಗಳ ಪಟ್ಟಿಯು ಪಥ್ ವೇರಿಯಬಲ್ ನಿಂದ ಸೂಚಿಸಲ್ಪಟ್ಟಿದೆ
ಇದನ್ನು ನಾವು ನಂತರ ನೋಡೋಣ
ಈಗ ನಾವು ಲಿಸ್ಟ್ ನೋಡಲು ಬಯಸಿದಲ್ಲಿ ಎಚೊ ಸ್ಪೇಸ್ ಡಾಲರ್ ಕ್ಯಾಪಿಟಲ್ ನಲ್ಲಿ ಪಥ್ ಎಂದು ಕಮಾಂಡ್ ನ್ನು ಟೈಪ್ ಮಾಡಿ ಎಂಟರ್ ಒತ್ತಿ
ಕಮಾಂಡ್ ಗಳ ಬಗ್ಗೆ ಮಾತಾಡುವಾಗ ನಾವು ತಿಳಿಯಬೇಕಾದ ಒಂದು ಮುಖ್ಯ ವಿಷಯವೆಂದರೆ ಲಿನಕ್ಸ್ ಕಮಾಂಡ್ ನಲ್ಲಿ ಎಕ್ಸ್ಟರ್ನಲ್ ಕಮಾಂಡ್ ಮತ್ತು ಇಂಟರ್ನಲ್ ಕಮಾಂಡ್ ಎಂದು ಎರಡು ವಿಧಗಳಿವೆ
ಈಗ ಎಕ್ಸ್ಟರ್ನಲ್ ಕಮಾಂಡ್ ಗಳು ಪ್ರತ್ಯೇಕ ಫೈಲ್ ಅಥವಾ ಪ್ರೊಗ್ರಾಮ್ ಗಳಂತೆ ಅಸ್ತಿತ್ವದಲ್ಲಿರುತ್ತದೆ
ಲಿನಕ್ಸ್ ನಲ್ಲಿ ಹೆಚ್ಚಿನ ಕಮಾಂಡ್ ಗಳು ಇಂತಹ ಲಕ್ಷಣಗಳನ್ನು ಹೊಂದಿದೆ
ಆದರೆ ಕೆಲವು ಕಮಾಂಡ್ ಗಳ ಜಾರಿಗೆ ತರುವುದರ ಬಗ್ಗೆ ಶೆಲ್ ನ ಒಳಗೆಯೇ ಬರೆದಿರುತ್ತದೆ ಮತ್ತು ಅವು ಪ್ರತ್ಯೇಕ ಫೈಲ್ ಗಳಾಗಿ ಆಸ್ತಿತ್ವದಲ್ಲಿರುವುದಿಲ್ಲ
ಇವು ಇಂಟರ್ನಲ್ ಕಮಾಂಡ್ ಗಳು
ಎಚೊ ಕಮಾಂಡ್ ಇದನ್ನು ನಾವು ನಂತರ ನೋಡೋಣ ವಾಸ್ತವವಾಗಿ ಇದು ಇಂಟರ್ನಲ್ ಕಮಾಂಡ್ ಆಗಿದೆ
ಟರ್ಮಿನಲ್ ಗೆ ಹೋಗಿ ಕಮಾಂಡ್ ಬರೆಯಿರಿ ಟೈಪ್ ಸ್ಪೇಸ್ ಎಚೊ ಎಂದು ಬರೆದು ಎಂಟರ್ ಒತ್ತಿ
ಫಲಿತಾಂಶವು ಎಚೊ ಇಸ್ a ಶೆಲ್ ಬುಲೆಟಿನ್ ಎಂದು ತೋರಿಸುತ್ತದೆ
ಇಲ್ಲಿ ಫೈಲ್ ನ ಹೆಸರು ಕಾಣಿಸುವುದಿಲ್ಲ ಬದಲಿಗೆ ಎಚೊ ಕಮಾಂಡ್ ನ ಕಾರ್ಯಾನ್ವಯನವು ಶೆಲ್ ನ ಒಳಗೆ ಆಗಿದೆ ಎಂದು ತೋರಿಸುತ್ತದೆ
ಆದುದರಿಂದ ಇದನ್ನು ಇಂಟರ್ನಲ್ ಕಮಾಂಡ್ ಎಂದು ಕರೆಯುತ್ತೇವೆ
ಮತ್ತೊಂದು ಮುಖ್ಯವಾದ ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ ಮೈನಸ್ ಕಮಾಂಡ್ ಗಳ ಸಂರಚನೆ
ಕಮಾಂಡ್ ಗಳು ಒಂದು ಪದ ಅಥವಾ ಅನೇಕ ಪದಗಳನ್ನು ಹೊಂದಿದ್ದು ಅವು ಸ್ಪೇಸ್ ನಿಂದ ಪ್ರತ್ಯೇಕಿಸಲ್ಪಟ್ಟಿರುತ್ತವೆ
ಎಲ್ಲಿ ಅನೇಕ ಪದಗಳು ಇವೆಯೋ ಅಲ್ಲಿ ಮೊದಲನೇಯ ಪದವು ನಿಜವಾದ ಕಮಾಂಡ್ ಆಗಿದ್ದು ಉಳಿದವುಗಳು ಆರ್ಗುಮೆಂಟ್ಸ್ ಗಳಾಗಿರುತ್ತವೆ
ಆರ್ಗುಮೆಂಟ್ಸ್ ಗಳು ವಿಕಲ್ಪಗಳಾಗಿರಬಹುದು ಎಕ್ಸ್ಪ್ರೆಶನ್ ಗಳಾಗಿರಬಹುದು ಅಥವಾ ಫೈಲ್ ನ ಹೆಸರಾಗಿರಬಹುದಾಗಿದೆ
ಒಂದು ಕಮಾಂಡ್ ಸೂಚಿತವಾದ ಆಯ್ಕೆಯ ಆಧಾರದ ಮೇಲೆ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸುತ್ತದೆ
ಅವು ಸಾಮಾನ್ಯವಾಗಿ ಸಿಂಗಲ್ ಅಥವಾ ಡಬಲ್ ಮೈನಸ್ ಚಿನ್ಹೆ ಇಂದ ತೋರಿಸಲ್ಪಡುತ್ತದೆ ಅಂದರೆ ಅನುಕ್ರಮವಾಗಿ ಸಣ್ಣ ಮತ್ತು ದೊಡ್ಡ ಆಯ್ಕೆಗಳು
ಟರ್ಮಿನಲ್ ವಿಂಡೋ ಗೆ ಹೋಗಿ ಕಮಾಂಡ್ ನ್ನು ಬರೆದು ಫಲಿತಾಂಶವನ್ನು ನೋಡಿ
ಟರ್ಮಿನಲ್ ವಿಂಡೋ ಅನ್ನು ಕ್ಲಿಯರ್ ಮಾಡಲು ಕ್ಲೀಯರ್ ಎಂದು ಬರೆಯಿರಿ
ಇಸ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಪುನಃ ಕ್ಲೀಯರ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಇಸ್ ಸ್ಪೇಸ್ ಮೈನಸ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಟರ್ಮಿನಲ್ ವಿಂಡೋ ಅನ್ನು ಕ್ಲಿಯರ್ ಮಾಡಲು ಕ್ಲೀಯರ್ ಎಂದು ಬರೆಯಿರಿ
ಈಗ ಎಲ್ಎಸ್ ಸ್ಪೇಸ್ ಮೈನಸ್ ಮೈನಸ್ ಆಲ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಟರ್ಮಿನಲ್ ಅನ್ನು ಕ್ಲಿಯರ್ ಮಾಡಲು ಕ್ಲೀಯರ್ ಎಂದು ಟೈಪ್ ಮಾಡಿ
ಈಗ ಎಲ್ಎಸ್ ಸ್ಪೇಸ್ ಮೈನಸ್ d ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಈ ಹಂತದಲ್ಲಿ ಆಯ್ಕೆಗಳ ಬದಲಾವಣೆಯೊಂದಿಗೆ ಹೇಗೆ ಕಮಾಂಡ್ ನ ವರ್ತನೆಯು ಬದಲಾಗುತ್ತದೆ ಎಂದು ಅರ್ಥಮಾಡಿ ಕೊಂಡರೆ ಸಾಕು
ಲಿನಕ್ಸ್ ನಲ್ಲಿ ನಾವು ತುಂಬಾ ಕಮಾಂಡ್ ಗಳನ್ನು ಹೊಂದಿದ್ದೇವೆ
ಪ್ರತಿಯೊಂದರಲ್ಲೂ ಬೇರೆ ಬೇರೆ ಆಯ್ಕೆಗಳಿವೆ
ಆದೇಶಗಳು ಒಟ್ಟಿಗೆ ಸಂಯೋಜಿತವಾಗಿಯೂ ಕೂಡಾ ಇರಬಹುದು ಅದನ್ನು ನಂತರ ನೋಡೋಣ
ಎಲ್ಲವನ್ನೂ ಹೇಗೆ ನೆನಪಲ್ಲಿ ಇಟ್ಟುಕೊಳ್ಳಲು ಸಾಧ್ಯ
ವಾಸ್ತವವಾಗಿ ನೆನಪಿಡಬೇಕಾಗಿಲ್ಲ ಏಕೆಂದೆರೆ ಲಿನಕ್ಸ್ ನಲ್ಲಿ ಅತ್ಯುತ್ತಮ ಆನ್ ಲೈನ್ ಸಹಾಯ ಸೌಕರ್ಯ ಲಭ್ಯವಿದೆ
ಸಿಸ್ಟಂನಲ್ಲಿ ದೊರಕುವ ಪ್ರತಿಯೊಂದು ಕಮಾಂಡ್ ಗಳ ಮೇಲೆ ಮನ್ ಕಮಾಂಡ್ ದಾಖಲೆಯನ್ನು ಅನ್ನು ಒದಗಿಸುತ್ತದೆ
ಉದಾಹರಣೆಗೆ ಹೇಳಬೇಕೆಂದರೆನಿಮಗೆ ಎಲ್ಎಸ್ ಆದೇಶದ ಬಗ್ಗೆ ತಿಳಿಯ ಬೇಕಾಗಿದ್ದರೆ ಟರ್ಮಿನಲ್ ಗೆ ಹೋಗಬೇಕಾಗುತ್ತದೆ
ಮತ್ತು ಮನ್ ಆದೇಶವನ್ನು ಎಲ್ಎಸ್ ಆದೇಶದೊಂದಿಗೆ ಆರ್ಗ್ಯುಮೆಂಟ್ ಆಗಿ ಟೈಪ್ ಮಾಡಿ
ಅಂದರೆ ಮನ್ ಸ್ಪೇಸ್ ಎಲ್ಎಸ್ ಬರೆದು ಎಂಟರ್ ಒತ್ತಿ
ಹೊರಗೆ ಬರಲು q ಅನ್ನು ಒತ್ತಿ
ಮನ್ ಎನ್ನುವುದು ಸಿಸ್ಟಂ ನ ಮ್ಯಾನ್ಯುಯಲ್ ಪೇಜರ್ ಆಗಿದೆ
ಮನ್ ಗೆ ಕೊಡುವ ಪ್ರತಿಯೊಂದು ಆರ್ಗ್ಯುಮೆಂಟ್ ಕೂಡಾ ಸಾಮಾನ್ಯವಾಗಿ ಪ್ರೋಗ್ರಾಮ್ ಯುನಿಟಿಯ ಅಥವಾ ಕ್ರಿಯೆಯ ಹೆಸರು ಆಗಿರುತ್ತದೆ
ಈ ಪ್ರತಿ ಆರ್ಗ್ಯುಮೆಂಟ್ ಗೂ ಸಂಯೋಗಗೊಂಡ ಮ್ಯಾನ್ಯುಯಲ್ ಪೇಜ್ ನಂತರ ಕಾಣಿಸಿಕೊಳ್ಳುತ್ತದೆ
ಒಂದು ವೇಳೆ ವಿಭಾಗವನ್ನು ಕಲ್ಪಿಸಿದಲ್ಲಿ ಆದೇಶವು ಮ್ಯಾನ್ಯುಯಲ್ ನ ಆ ವಿಭಾಗದಲ್ಲಿ ಮಾತ್ರ ನೋಡಲು ಮನ್ ಗೆ ಆದೇಶಿಸುತ್ತದೆ
ಯಾವುದೇ ಸೂಚನೆ ಇಲ್ಲದಿದ್ದ ಪಕ್ಷದಲ್ಲಿ ಮೊದಲೇ ನಿರ್ದಿಷ್ಟವಾದ ಆಜ್ಞೆಗಳನ್ನು ಅನುಸರಿಸಿ ದೊರಕುವ ಎಲ್ಲ ವಿಭಾಗಗಳನ್ನು ಹುಡುಕುವುದು ಮತ್ತು ಹಲವು ವಿಭಾಗದಲ್ಲಿ ಪೇಜ್ ಮೊದಲೇ ಅಸ್ತಿತ್ವದಲ್ಲಿದ್ದರೂ ದೊರಕಿದ ಮೊದಲ ಪೇಜ್ ಅನ್ನು ಮಾತ್ರ ತೋರಿಸುವುದು
ನೀವು ಮನ್ ಕಮಾಂಡ್ ನ್ನು ಉಪಯೋಗಿಸಿಕೊಂಡೇ ಮನ್ ಕಮಾಂಡ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬಹುದು
ಟರ್ಮಿನಲ್ ಗೆ ಹೋಗಿ ಮನ್ ಸ್ಪೇಸ್ ಮನ್ ಎಂದು ಬರೆದು ಎಂಟರ್ ಒತ್ತಿ
ಹೊರಗೆ ಬರಲು q ಅನ್ನು ಪ್ರೆಸ್ ಮಾಡಿ
ಮನ್ ಕಮಾಂಡ್ ತುಂಬಾ ಆಯ್ಕೆಗಳನ್ನು ಹೊಂದಿದೆ
ಇಲ್ಲಿ ನಾನು ಕೆಲವು ಮುಖ್ಯವಾದವುಗಳನ್ನು ತಿಳಿಸುತ್ತೇನೆ
ಕೆಲವೊಂದು ಸಲ ನಾವು ಏನು ಮಾಡಬೇಕು ಎಂದು ತಿಳಿದಿರುತ್ತೇವೆ
ಆದರೆ ಸರಿಯಾದ ಕಮಾಂಡ್ ತಿಳಿದಿರುವುದಿಲ್ಲ
ಆಗ ನಾವು ಏನು ಮಾಡಬಹುದು
ಮನ್ k ಆಯ್ಕೆಯನ್ನು ಒದಗಿಸುತ್ತದೆ
ಇದು ಒಂದು ಕೀ ವರ್ಡ್ ಅನ್ನು ತೆಗೆದುಕೊಂಡು ಕಮಾಂಡ್ ನ ಸೂಚಿಯನ್ನು ಮತ್ತು ಅದರ ಸಂಪೂರ್ಣ ಉದ್ದೇಶವನ್ನು ತೋರಿಸುತ್ತದೆ
ಉದಾಹರಣೆಗೆ ಒಂದು ಡೈರೆಕ್ಟರಿ ಯನ್ನು ರಚಿಸಲು ನಾವು ನಿಖರವಾದ ಕಮಾಂಡ್ ನ್ನು ತಿಳಿದಿರುವುದಿಲ್ಲ ಆಗ ನಾವು ಕಮಾಂಡ್ ಪ್ರಾಂಪ್ಟ್ ಗೆ ಹೋಗಿ ಮನ್ ಸ್ಪೇಸ್ ಮೈನಸ್ k ಸ್ಪೇಸ್ ಡೈರೆಕ್ಟರೀಸ್ ಎಂದು ಬರೆದು ಎಂಟರ್ ಒತ್ತಿ
ಈಗ ನಾವು ನಮಗೆ ನಿಜವಾಗಿ ಏನು ಅಗತ್ಯವಿದೆಯೋ ಅದನ್ನು ನೋಡಲು ಈ ಪ್ರತಿಯೊಂದು ಕಮಾಂಡ್ ಗಳನ್ನು ಹುಡುಕಬಹುದು
ಅಪ್ರೊಪೊಸ್ ಕಮಾಂಡ್ ನ್ನು ಉಪಯೋಗಿಸಿಕೊಂಡೂ ಕೂಡಾ ಇದನ್ನು ಸಾಧಿಸಬಹುದು
ಔಟ್ಪುಟ್ ಅನ್ನು ನೋಡಲು ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಅಪ್ರೊಪೊಸ್ ಸ್ಪೇಸ್ ಡೈರೆಕ್ಟರೀಸ್ ಎಂದು ಬರೆದು ಎಂಟರ್ ಅನ್ನು ಒತ್ತಿ
ಕೆಲವೊಂದು ಸಲ ನಮಗೆ ಹೆಚ್ಚು ವಿವರಗಳು ಬೇಕಾಗಿರುವುದಿಲ್ಲ
ನಮಗೆ ಕಮಾಂಡ್ ಏನು ಮಾಡುತ್ತದೆ ಎಂಬುದನ್ನು ಮಾತ್ರ ತಿಳಿಯಬೇಕಾಗಿರುತ್ತದೆ
ಇಂತಹ ಸಂದರ್ಭದಲ್ಲಿ ನಾವು ವಾಟಿಸ್ ಅಥವಾ ಮನ್ f ಕಮಾಂಡ್ ನ್ನು ಉಪಯೋಗಿಸಬಹುದು
ಎರಡೂ ಕೂಡಾ ಕಮಾಂಡ್ ಗಳ ಬಗ್ಗೆ ಒಂದು ಸಾಲಿನ ವಿವರವನ್ನು ನೀಡುತ್ತದೆ
ಟರ್ಮಿನಲ್ ವಿಂಡೋ ಅನ್ನು ಕ್ಲಿಯರ್ ಮಾಡಲು ಕ್ಲೀಯರ್ ಎಂದು ಟೈಪ್ ಮಾಡಿ
ಈಗ ವಾಟಿಸ್ ಸ್ಪೇಸ್ ಎಲ್ಎಸ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಕೆಲವು ಕಮಾಂಡ್ ಗಳು ತುಂಬಾ ಆಯ್ಕೆಗಳನ್ನು ಹೊಂದಿರುತ್ತದೆ
ನಾವು ಒಂದು ಕಮಾಂಡ್ ನ ವಿವಿಧ ಆಯ್ಕೆಗಳ ಸೂಚಿಯನ್ನು ಪಡೆಯಬಯಸಬಹುದು
ಹಾಗಿದ್ದಲ್ಲಿ ನಾವು ಮೈನಸ್ ಹೆಲ್ಪ್ ಆಯ್ಕೆಯನ್ನು ಉಪಯೋಗಿಸುತ್ತೇವೆ
ಈಗ ಕಮಾಂಡ್ ಪ್ರಾಂಪ್ಟ್ ಗೆ ಹೋಗಿ ಎಲ್ಎಸ್ ಸ್ಪೇಸ್ ಮೈನಸ್ ಮೈನಸ್ ಹೆಲ್ಪ್ ಎಂದು ಬರೆದು ಎಂಟರ್ ಒತ್ತಿ
ನಾನು ಸ್ಕ್ರೋಲ್ ಅಪ್ ಮಾಡುವುದರಿಂದ ನೀವು ಮ್ಯಾನ್ಯುಯಲ್ ಪೇಜ್ ನಲ್ಲಿರುವ ಎಲ್ಲಾ ಆಯ್ಕೆಗಳನ್ನು ನೋಡಬಹುದು
ಈ ವಿಭಾಗದ ಲಿನಕ್ಸ್ ಸ್ಪೋಕನ್ ಟ್ಯುಟೋರಿಯಲ್ ಗೆ ಇಷ್ಟು ಸಾಕು
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿದೆ
ಈ ಸ್ಕ್ರಿಪ್ಟ್ ಮಹಾಲಕ್ಷ್ಮಿ ಯ ಕೊಡುಗೆಯಾಗಿದ್ದು ಇದರ ಪ್ರವಾಚಕ ಐ
ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು ಶುಭವಿದಾಯ